ಆಆ ಸ್ಕೂಲ್ ಬುಕ್ಕಾ ಕೆಲಕತ್ತಾನ. ಅಅ ಅವ್ರ್ ನೋಡಿದ್ರ ಸ್ಕೂಲ್ ಬುಕ್ ಇಲ್ಲ ಅಂತ ಹೇಳ್ತಿದ್ದಾನ.

ಒಬ್ಬ ಪುರುಷ ಕಣ್ಣಿಗೆ ಕನ್ನಡಕವನ್ನು ಹಾಕೊಂಡಿದ್ದಾರೆ ಒಬ್ಬ ಮಹಿಳೆ ಬಿಳಿ ಬಣ್ಣದ ಬಟ್ಟೆಯನ್ನು ಧರಿಸಿದ್ದಾರೆ.

ಒಬ್ಬ ಪುರುಷ ಕಣ್ಣಿಗೆ ಕನ್ನಡಕ ಹಾಕೊಂಡ್ಡಿದ್ದಾರೆ. ಒಬ್ಬ ಮಹಿಳೆ ಬಿಳಿಯ ಬಣ್ಣದ ಬಟ್ಟೆಯನ್ನು ಧರಿಸಿದ್ದಾರೆ.

ಇಲ್ಲೇನು ಸಣ್ಣ ಕೆರೆ ಐತಿ ಕೆರೇಲಿ ನೋಡುದಾದ್ರೆ ಒಂದು ಹಡ್ಗ ಐತೆ ಸಣ್ಣದು ಬೊಟ --

ಇಲ್ಲಿ ಒಂದು ಸಣ್ಣ ಕೆರೆ ಐತಿ ಕೆರೆಲಿ ನೋಡೋದಾದ್ರೆ ಒಂದು ಹಡಗ ಐತಿ ಸಣ್ಣದು ಬೋಟ್ .

ಬಲ್ಪ ಗೊಳ ಎಲ್ಲಾ ಇಲ್ಲಿ ಕಾಣಸ್ತಾ ಇವೆ .

ಬಲ್ಬ್ಗಳು ಎಲ್ಲಾ ಇಲ್ಲಿ ಕಾಣಸ್ತಾ ಇವೆ .

ಐತೆ ಇದ್ರಲ್ಲಿ ಬಂದು ತಗೋರಿಯ ಯಾಕಂದ್ರೆ ಎಲ್ಲ ಚೆನ್ನಾಗ್ ಚೆನ್ನಾಗ್ ಅದವೇ ಸೋಫಾ ಕುಶನ್ ಬೆಡ್ ಇಲ್ಲಿ ಬಂದು ಒಂದು ವಿಸಿಟ್ ಮಾಡ್ಬೇಕ್ರಿ.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

ಮುಂದ ಯ್ಯಾಛ್ವಲಿ ಟ್ರಾಫಿಕ್ ಜಾಮ್ ಆಗಿದೆ ಆಆಆ ಹಿಂದ ಹಿಂದಕುಡ ಗಾಡಿ ನಿಂತಾವ

ಇದು ದಸರಾ ಪಿಕ್ಚರ್ ಗಳು ಇದೆಲ್ಲಾ ಒಂದ ಅ ಚಿಕ್ಕ ಮಕ್ಕಳು ಯಲ್ಲಾ ಬಾಣಾ ಮತ್ತೆ ಬೇರೆ ತಾ--

ಆಹ್ ದೊಡ್ಡುದ ಒಂದು ಅಗ್ರಿಕಲ್ಚರ್ ಆ ಯೂನಿವರ್ಸಿಟಿ ಕಾಣುತ ಇದೆ --

ಮತ್ತು ತುಂಬಾ ಜನಗಳು ಮೀನನ್ನು ಅ: ತಗೋಳೋಕೆ ಬಂದಿದ್ದಾರೆ.

ಅಹ್‌ ಇಗೆ‌ ಇನ್ ಮೊವಿ ಸ್ಟಾರ್ಟ್ ಆಗಕೆ ರೆಡಿ ಆಗ್ತಿದೆ ಎಲ್ಲರೂ ಕುತೂಹಲದಿಂದ ನೋಡಾಕತ್ತಾರ .

ಅಅ ಜಾತ್ರೆಗಳ್ಳಲ್ಲಿ ಎಷ್ಟೊಂದು ಜನ ಇದ್ದಾರಾ ಅಬ್ಬಾ ಅಬ್ಬಾ ಏನ್ ಬಟ್ಟೆಗಳನ್ನ ಹಾಕಂದರ ಏನ್ ಬಟ್ಟೆಗಳು ಕಲರ್ ಕಲರ್ ಬಟ್ಟೆಗಳು.

ಮತ್ತೆ ಈ ಜಾತ್ರೆಯಲ್ಲಿ ಒಬ್ರು ಮುದ್ಕ ಅವ್ನ ನಡ್ಯೆಕ ಅಗುವಲ್ದು ಆ ಮುದ್ಕ ಅವನ್‌ ಮಗ ಹೆಲ್ಪ ಮಾಡಕ --

ಇಲ್ಲಿ ಒಂದು ಬೋರ್ಡ್ ಹಾಕಿದ್ದಾರೆ ಅದರ ಮೇಲೆ ಹೋಟೆಲ್ ಪವನ್ ಮೆನ್ಷನ್ ಅಹ್ ಅಂತ ಬರೆದಿದ್ದಾರೆ ಇಲ್ಲಿ ಕಿಟಕಿಗಳು ತೆಗೆದಿದೆ.

ಇದು ಹಂಪಿ ಒಂದು ದೇವಸ್ಥಾನ ಇದು ಇದು ಬಹಳ ಹಳೆ ದೇವಸ್ಥಾನ .

ಯಾವಾಗ್ಲೂ ಜಾಲಿ ಆಗಿರ್ತಾರ. ಈ ಹೋಸ್ಪಿಟಲ ಅಲ್ಲಿ ಬಹಳ ಜನ ಟ್ರೀಟ್ಮೆಂಟ್ ತೊಂಕೊಂಡಿದರ ಪರವಾಗಿಲ್ಲ ಬಹಳ ಚೆನ್ನಾಗಿ ಐತಿ ಅನ್ನಾಕತ್ತಾರ.

ಮತ್ತೆ ಏರುವ ಅಸ್ತೆನೋ ಅಆ ಕೆರೆ ಬಂದು ಬಹಳ ಮಿನಗಳು ಇಲ್ಲ ಇಗ ಬ್ಯಾಸಗಿದಲ್ಲಂತ್ರು ಇಲ್ಲಿ ನೀರ ಭಾಳ ಕಡಿಮೆ ಇರ್ತದ ಇದ್ರಲ್ಲಿ .